ಇಲ್ಲಿ ಒಬ್ಬ ವ್ಯಕ್ತಿ ಎ_ಟಿ_ಎಂ ಇಂದ ಆಚೆ ಬರುವುದನ್ನು ನೋಡಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿ--

ಒಬ್ಬರು ಗ್ರಾಹಕರು ಸಿಹಿ ತಿನಿಸುಗಳನ್ನು ತೋರಿಸುತ್ತಿದ್ದಾರೆ.

ಗೋಡೆಗಳ ಮೇಲೆ ಕೆತ್ತನೆಯ ಕೆಲವು ತುಂಬಾ ಸೊಗಸಾದಿದೆ.

ಕಟ್ಟಡದ ಹಿಂದೆ ಕೆಲವು ಮರಗಳು ನಾವು ಇಲ್ಲಿ ನೋಡಬಹುದು.

ಮಸಾಲಾ ದೋಸೆ ಅಂಗೆ ಕಾಣುತ್ತಿದೆ ದೋಸೆಯನ್ನು--

ಪುಸ್ತಕದ ಅಂಗಡಿಯ ನಾಮ ಫಲಕವನ್ನು ನಾವು ನೋಡಬಹುದು ವಸಂತ ಬುಕ್ ಹೌಸ್ .

ಮೈದಾನದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬಹುದು ಅದರ ರೀತಿ ಇಲ್ಲೊಂದು ಮಕ್ಕಳ ಕೂಟವನ್ನು ಅವರು ಆಚರಿಸಲು ತಯಾರಿದ್ದಾರೆ.

ಇಬ್ಬರು ವ್ಯಕ್ತಿಗಳು ಇಲ್ಲಿ ವ್ಯಾಯಾಮ ಮಾಡುದ್ದನ್ನು ನಾವು ಇಲ್ಲಿ ನೋಡಬಹುದು.

ಇದೊಂದು ಶಾಲೆಯ ಆಟದ ಮೈದಾನದಂತೆ ಕಾಣುತ್ತದೆ.

ಅಂಗಡಿ ಚಿಕ್ಕದಾಗಿ ಕಾಣುತ್ತಿದೆ ಆದರೆ ತುಂಬಿದೆ.

ಬಸ್ ನೇರಳೆ ಮತ್ತು ಬಿಳಿ ಬಣ್ಣದ್ದು ಆಗಿದೆ.

ಮತ್ತು ಅಲ್ಲಿ ನಾವು ಬೀದಿ ಪಕ್ಕದಲ್ಲಿ ಒಂದು ನಾಯಿಯನ್ನು ನೋಡಬಹುದು.